ತ್ಯಾಕ್ ಅದು ಅಲ್ಲೇ ಮಲ್ಕೊಳೋದ್ ಅಲ್ಲೇ ತಿನ್ನೋದ್ ಅಲ್ಲೇ ಫೈರ್ ಕ್ಯಾಂಪ್ ಅಲ್ಲ ಮಾಡೋದು ಬೋನ್ ಫೈರು .

ಕೆರೆ ಪಕ್ಕದಲ್ಲಿರುವ ಪಾಕದಲಿ ಇರುವ ಕಲ್ಲು ಗಳು ಬಟ್ಟೆ ಒಗಿಯಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಬಟ್ಟೆ ಒಗಿಯೋ ಕಲ್ಲುಗಳು ನೀರು ಚೆನ್ನಾಗಿದೆ ನೀರ ಚನ್ನಾಗಿ ಮೋಸ್ಟ್ಲಿ ಇದು ಕೆರೆಯಲ್ಲ ನದಿ ಇರ್ಬೇಕು ಅನ್ಸುತ್ತೆ.

ಗುಲಾಬಿ ಸಾವಂತಿಗೆ ಸೇವಂತಿಗೆ ಸೇವಂತಿಗೆ ಗುಲಾಬಿ .

ಇದ್ ಯಾವುದಿದು ವೀರ ಮದಕರಿ ಅನ್ಸುತ್ತೆ. ಅಥವಾ ಕಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಇಲ್ಲ ವೀರ ಮದಕರಿ ಯಾರು ಸರಿಯಾಗ್ ಗೊತ್ತಾಗತ್ತಾಯಿಲ್ಲಾ ಇದ್ರಲ್ಲಿ.

ಪಟಾಕಿ ಪಟಾಕಿ ನೋಡೊದೆ ಒಂದ ಚಂದ. ಪಟಾಕಿ ಹೊಡಿಯೋದೇ ಒಂದು ಚೆಂದ ನಂಗೆ. ಕಲರ್ ಕಲರ್ ಆಕಾಶದಲ್ಲಿ ಗಗನಚುಂಬಿಯ ತರ ಪಟಾಕಿ ಸಿಡಿದಾಇದ್ದ್ರೆ--